ಇದೊಂದು ದೇವಸ್ಥಾನ ದೇವಸ್ಥಾನದ ಒಳಾಂಗಣದ ಚಿತ್ರಣವಾಗಿದೆ.

ಇಲ್ಲಿ ದೊಡ್ಡ ದೊಡ್ಡದಾದ ಮರಗಳು ಕಾಣಿಸುತ್ತಿದೆ ಅದರ ಹಿಂಬಾಗ ಯಾವುದೋ ಒಂದು ಕಟ್ಟಡವಿದೆ.

ಇದು ಒಂದು ಕಲ್ಯಾಣ ಮಂಟಪವಾಗಿದೆ. ಇದರ ಹೆಸರು ನಿರಂಬಳಿ ಸಾವಿತ್ರಮ್ಮ ಸುಬ್ಬರಾವ್ ಕಲ್ಯಾಣ ಮಂಟಪವೆಂದು ಬರೆದಿದ್ದಾರೆ .

ಗಾಯವನ್ನು ಮಾಡಿಕೊಂಡು ಕಾಲಿಗೆ ಬ್ಯಾಂಡೇಜನ್ನು ಸುತ್ತಿಕೊಂಡು ಒಂದು ಕಾಲನ್ನು ಕೆಳಗೆ ಒಂದು ಕಾಲನ್ನು ಮೇಲೆ ಎತ್ತಿ ಮಲಗಿದ್ದಾನೆ.

ಇದು ಒಂದು ಕಟಿಂಗ್ ಶಾಪ್ ಅಥವಾ ಸೆಲೂನಿನ ಚಿತ್ರಣ.

ಅದನ್ನು ಮತ್ತೊಬ್ಬ ವ್ಯಕ್ತಿಯು ಮೊಬೈಲ್ ನಿಂದ ಫೋಟೋ ತೆಗೆದು ತೋರಿಸುತ್ತಿದ್ದಾನೆ. ಪಕ್ಕದಲ್ಲಿ ಒಂದು ಹೆಣ್ಣು ಮಗು ಕುಳಿತುಕೊಂಡಿದೆ.

ಚಿಕ್ಕ ಚಿಕ್ಕ ಮೀನುಗಳು ಸಹ ಇದೆ ದೊಡ್ಡ ಮೀನುಗಳು ಕಾಣುತ್ತಿವೆ ಮತ್ತು ಇದನ್ನು ತೂಕ ಮಾಡಲು ಯಂತ್ರ ಕೂಡ ಇದೆ.

ಮದ್ಯದಲ್ಲಿ ಒಂದು ಚಿಕ್ಕ ಗಿಡವನ್ನು ಕೂಡ ಇಟ್ಟಿದ್ದಾರೆ ಆಹ್ ಗಿಡದ ಎಡಬಾಗ ಬಲಬಾಗದಲ್ಲಿ ಎರಡು ಶಂಖಗಳು ಕೂಡ ಇವೆ.

ಇಲ್ಲಿ ಒಂದು ದೊಡ್ಡದಾದ ರಸ್ತೆಯನ್ನು ನೋಡಬಹುದು ನಿಸರ್ಗವು ನೋಡಲು ತುಂಬಾ ಸುಂದರವಾಗಿ ಕಾಣುತ್ತಿದೆ.

ಅಲ್ಲಿ ಒಬ್ಬ ವ್ಯಕ್ತಿಯು ತನ್ನ ಅನುಮಾನವನ್ನು ಬಗೆಹರಿಸಿಕೊಳ್ಳುತ್ತಿದ್ದಾನೆ.

ಇದು ಒಂದು ಬ್ಯಾಂಕ್ . ಹೆಚ್.ಡಿ.ಎಫ್.ಸಿ. ಬ್ಯಾಂಕ್ ಆಗಿದೆ ಇದು.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

ಇಲ್ಲಿ ನಾವು ನೋಡುತ್ತಿರುವುದು ಅಂಗಡಿ ಮಳಿಗೆಗಳು ಅಂಗಡಿ ಮಳಿಗೆಗಳು ಯಾವುದು ತೆರೆದಿಲ್ಲ.